ಗಂಡಸರಿಗೆ ಮಾತ್ರ ಸೀಮಿತವಾಗಿರುತ್ತದೆ ಯಾಕಂದ್ರೆ ಇಲ್ಲಿ--

ಹಲವಾರು ರೀತಿಯ ಜನರು ಉರುವುಗಳಲ್ಲಿ ನಿಂತು ತಮ್ಮ ತಮ್ಮ ಆಹಾರವನ್ನು ಸೇವಿಸುತ್ತಾರೆ.

ರೋಡಿನಲ್ಲಿ ಮಾಡಿರ್ತಕ್ಕಂಥಹ ಊಟವು ತುಂಬ ಚೆನ್ನಾಗಿರುತ್ತದೆ.

ಜನರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಆಟ ಆಡಲು ಇಷ್ಟ ಪಡುತ್ತಾರೆ ಮತ್ತು ಎಂಟ್ರನ್ಸ್ ಫೀಸ್ ಅನ್ನು ಕೊಟ್ಟು ಒಳಗೆ ಹೋಗಿ ಯಾವ ತರಹ ಸ್ವಿಮ್ಮಿಂಗ್ ಮಾಡಬೇಕು ಯಾವ ತರಹ ಆಟ ಆಡಬೇಕೆಂದು ಅಲ್ಲಿ ಹೇಳಿಕೊಡುತ್ತಾರೆ.